ಇದೊಂದ್ ದೊಡ್ ಬಿಲ್ಡಿಂಗ್ ಐತಿ ಈ ಬಿಲ್ಡಿಂಗ ಫುಲ್ಲ ರೆಡ್ ಕಲರ್ ಮತ್ತ ವೈಟ್ ಕಲರಿಂದ ಪೈಂಟ್ ಮಾಡ್ಯಾರ ಈ ಬಿಲ್ಡಿಂಗ್ ಪಕ್ಕ ಒಂದು ದೊಡ್ದುದ್ ಆಲದ ಮರ ಐತಿ.

ಆಮೇಲೆ ಈದ್ ಬ್ಯಾಂಕಾ ದಾಗ ಅಹ್ ಗೋ ಕೆ ಎಲ್ ಎಸ್ ಜಿ ಐ ಟಿ ಕೊಲೆಜ್ ಹೋಗುವವರೆಲ್ಲ ಇದೇ ಬ್ಯಾಂಕ ಲ್ಲಿಫೀಸ್ ತುಂಬುತ್ತಾರೆ ಈ ಬ್ಯಾಂಕ್ ಅವರಿಗೆ ಕನೆಕ್ಷನ್ ಐತಿ.

ಆಮೇಲೆ ಈ ಮಾಲ್ದಾಗ ಅಹ್ ಮಸ್ತ್ ಅಂದ್ರೆ ಮಸ್ತ್ ಮಾಲ್ ಐತಿ ಆಮೇಲೆ ಇಲ್ ಯಲ್ಲ ಟ ಚಲೊ-ಚಲೋ ಪಿಕ್ಚರ್ಸ್ಗುಳೆಲ್ಲ ರಿಲೀಸ್ ಆಗ್ತಾವ ಬಟ್ ಅ ಆ ಪಿಕ್ಚರ್ ಟಿಸ್ಟ್ರು ಟಿಕೆಟ್ಸ್ ಯಲ್ಲ ಹೈ ರೇಟ್ ಇರ್ತೈತಿ.

ಇದು ಕೊಲೆಜ್ ಆಹ್ಹ್ ಒಳಗಿನಿಂದ ಗ್ರೌಂಡ್ ಆಮೇಲೆ ಇದ ಕಾಲೇಜು ಬಾಳ ಅಂದ್ರ್ ಬಾಳ್ ಚುಲೊ ಏತಿ ಇಲ್ಲೇನ್ದ್ರ ಟೀಚರ್ಸ್ ಲೆಚ್ಚರೆರ್ ಗೋಳೆಲ್ಲಾ ಮಸ್ತ್ ಅಂದ್ರ್ ಮಸ್ತ್ ಅದರ.

ಆಮೇಲೆ ಎಲ್ಲ ಬಹಳ ಅಂದ್ರೆ ಬಹಳ ಫ್ರೆಂಡ್ಲಿ ಅದಾರ ಆಮೇಲ ಈ ಕಾಲೇಜು ಡಾಗ್ ಮಸ್ತ್ ಮಸ್ತ್ ಫಂಕ್ಷನ್ ಆಚರಸ್ತಾರ್.

ಇದೊಂದ ಸ್ಕೂಲ್ ಐತಿ. ಈ ಸ್ಕೂಲ್ ದೊಡ್ಡದಂದರ ದೊಡ್ದುದೈತಿ. ಇ ಕಡೆ ಸೈಡ್ ಎಲ್ಲಾ ಅಹ್ ಸ್ಕೂಲ್ ಬಸ್ ಗುಳ ಪಾರ್ಕ್ ಮಾಡ್ತಾರ. ಆಮೇಲೆ ಇಲ್ಲೆ ಫ್ರಂಟ್ ಅನ್ನ ಅದರದ ಸ್ಕೂಲ್ ದು ಗ್ರೌಂಡ್ ಐತಿ.

ಬ್ಲೂ ಕಲರ್ ಈ ಕಡೆ ಸೈಡ್ ಮಾರಿ ಮಾಡ್ಐತಿ ಪರ್ಪಲ್ ಕಲರ್ ಆಕಡೆ ಸೈಡ್ ಮಾರಿ ಮಾಡ್ಐತಿ. ಈ ಮೂರು ಕಾರ್ ಗಳು ಬಾಳ ಚೆಲ್ಲೋ ಅದಾವು ನೋಡಕ್ ಮಸ್ತ್ ಮಸ್ತ್ ಮಸ್ತ್ ಕಲರ್ ಅದಾವು.

ಇದೊಂದ್ ದೊಡ್ಡ ಹೋಟೆಲ್ ಐತಿ. ಈ ಹೋಟೆಲ್ ಹೆಸರ ನ್ಯೂ ಮಹಾರಾಜಾ ಪ್ಯಾಲೇಸ್ ಅಂತ ಈ ಹೋಟೆಲ್ ನಾಗ ಟೇಸ್ಟಿ ಟೇಸ್ಟಿ ಫುಡ್ ಮಾಡ್ತಾರ ನೋನ್ ವೆಜ್ ವೆಜ್ ಎಲ್ಲಾ ತರಹ.

ಅಹ್ ಒಂದು ಟ್ರೈನ್ ಇಲ್ಲಾ ಆಕಡೆ ಸೈಡ್ ಒಂದ ಗೂಡ್ಸ್ ಟ್ರೈನ್ ಒಂದ ಹೋಗಕತೈತಿ.

ಇಲ್ಲಿ ಸ್ವಿಮ್ಮಿಂಗ್ ಮಾಡಿ ಆ ರೆಸ್ಟೋರೆಂಟ್ ದಾಗ ಊಟಾದು ಮಾಡಬಹುದು ನಮದ ಹಾಲಿಡೇದು ಇದಾಗ ಟೈಮ್ ಸ್ಪೆಂಡ್ ಮಾಡಬಹುದು ಮಸ್ತ್ ಯೇತಿ ಜಾಗ ಇದು.

ಇಲ್ಲಿ ಕಾಲೇಜ್ ದಾಗ ಫುನ್ಕ್ಷನ್ ನಡಿಯಕ್ಅತೈತಿ. ಮೋಸ್ಟ್ಲಿ ಗ್ಯಾತೆರಿಂಗ್ ಇರ್ಬೋದು. ಇಲ್ ಎಲ್ಲಾ ರೀತಿಯು ಸ್ಟೇಜ್ ಎಲ್ಲ ರೆಡಿ ಮಾಡಿಯಾರ ಆಮೇಲೆ ಇಲ್ಲೆಲ್ಲಾ ಉಹ್ ಬರೋವ್ರಿಗೆ--

ಇದೊಂದ್ ನದಿ ಐತಿ ಈ ನದಿ ಒಳಗ ದೊಡ್ಡ್ದೊ ಡ್ಡ್ ಅವ ಹಡಗ್ ಎಲ್ಲಾ ಇರ್ತವಾ ಹಡಗನಾಗ್ ಜನಗಳು ಎಲ್ಲಾ ಇರ್ತರಾ ಜನಗೂಳ್ ಎಲ್ಲಾ ಕೆಲ್ಸ ಮಾಡ್ತಿರ್ತಿರಾ.